ಅಂಗಡಿಯಲ್ಲಿ ಟೇಬಲ್ ಗಳು ಮತ್ತು ಚೇರ್ ಗಳು ಇವೆ ಆ ಟೇಬಲ್ ಮೇಲೆ ಡಬ್ಬಿಗಳು ಮತ್ತು ಗ್ಲಾಸ್ ಗಳು ಕೂಡ ಇಟ್ಟಿದ್ದಾರೆ.

ಮತ್ತು ಅಲ್ಲಿ ಒಂದು ಫ್ರಿಡ್ಜ್ ಇದೆ ಆ ಫ್ರಿಡ್ಜ್ ಇನಲ್ಲಿ ಜ್ಯೂಸ್ ಮತ್ತು ನೀರಿನ್ ಬಾಟಲ್ ಗಳು ಇವೆ.

ಅದರ ಸುತ್ತಮುತ್ತ ದೊಡ್ಡ ಬಿಲ್ಡಿಂಗ್ ಗಳು ಮತ್ತು ಒಂದು ಮಂದಿರ್ ಕೂಡ ಇದೆ.

ಕೆಲವು ಕಾಪಾಡು ಗಳಲ್ಲಿ ಸಣ್ಣ ಪ್ಲಾಸ್ಟಿಕ್ ಡಬ್ಬಿಗಳು ಮತ್ತು ಪ್ಯಾಕೆಟ್ ಗಳು ಇಟ್ಟಿದ್ದಾರೆ.

ಮತ್ತು ಅಲ್ಲಿ ಒಂದು ಕುರ್ಚಿ ಕೂಡ ಕಾಣುತ್ತಾ ಇದೆ.

ಇದ್ರೊಳಗಡೆ ಬಹಳಷ್ಟು ಸಾಮಾನುಗಳು ಇವೆ ಮತ್ತು ಸೋಫಾ ಕೂಡ ಕಾಣುತ್ತಾ ಇದೆ.

ಮತ್ತು ಇಲ್ಲಿ ಜನರಗಳ ಕೂಡ ನಿಂತಿದ್ದೇವೆ ಹಾಗು ಲೈಟ್ ಫ್ಯಾನ್ ಕೂಡ ಇವೆ.

ಆ ಸ್ವಿಂಗ್ ಪೂಲ್ ನೀರು ನೀಲಿ ಬಣ್ಣದ ಇದೆ ಸುತ್ತಲೂ ಕಾಂಕ್ರೀಟ್ ನೆಲವಿದೆ.

ಆ ಜಾಗನಲ್ಲಿ ಬಹಳಷ್ಟು ಬೈಕ್ ಗಳು ನಿಂತಿದ್ದೇವೆ ಅದರಲ್ಲಿ ಕಿತ್ತಾಡಿ ಮತ್ತು ಕಪ್ಪು ಬಣ್ಣದ ಇದೆ.

ಹಿಂದ್ಗಡೆ ಒಂದು ಪೋಸ್ಟರ್ ಇದೆ ಆ ಪೋಸ್ಟರ್ ನಲ್ಲಿ ಬಜಾಜ್ ದಸೆರಾ ಫೆಸ್ಟಿವಲ್ ಆಫರ್ ಅಂತ ಒಂದು ಪೋಸ್ಟರ್ ಇದೆ.

ಮತ್ತು ಅಲ್ಲಿ ಬಹಳಷ್ಟು ಕಿಟಕಿ ಕಾಣುತ್ತಾ ಇವ್.

ಅಲ್ಲಿ ಕಾಪಿಗಳು ಬಿಸ್ಕೆಟ್ಗಳು ಪೆನ್ಗಳು ಕೂಡ ಕಾಣುತ್ತಾ ಇವೆ ಮತ್ತು ಚಾಕ್ಲೆಟ್ ಡಬ್ಬಿಗಳು ಇವೆ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಇದೆ.

ಮತ್ತು ಮೇಲ್ಗಡೆ ಆಕಾಶ ನೀಲಿ ಬಣ್ಣದ ಇದೆ.

ಮತ್ತು ಇಲ್ಲಿ ಬಹಳಷ್ಟು ಜನರು ಬಂದ್ದಿದ್ದೆರೆ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಇದೆ.

ಮತ್ತು ಅಲ್ಲಿ ಒಂದು ಕೆಂಪನ್ ಬೋರ್ಡ ಇದೆ.

ಅದರ ಪಕ್ಕದಲ್ಲಿ ಒಂದು ದೊಡ್ಡ ಬೋರ್ಡ್ ಇದೆ ಆ ಬೋರ್ಡ್ ಮೇಲೆ ಜೈ ಭವಾನಿ ಬಾರ್ ಅಂತು ಬರ್ದಿದ್ದಾರೆ.

ಹಾಗೂ ಇಲ್ಲಿ ಒಂದು ದೊಡ್ಡ ಟವರ್ ಕೂಡ ಇದೆ.

ಆ ಸಮುದ್ರ ಪಕ್ಕದಲ್ಲಿ ಒಂದು ರಸ್ತೆ ಇದೆ ಆ ರಸ್ತೆಯಲ್ಲಿ ದೊಡ್ಡ ಕಂಬ ಕೂಡ ಇವೆ ಹಾಗು ಇಲ್ಲಿ ಬಹಳಷ್ಟು ಜನರುಗಳು ಇವೆ.

ಈ ಚಿತ್ರದಲ್ಲಿ ಒಂದು ಜಾತ್ರೆ ಇದೆ ರಸ್ತೆಯ ಮೇಲೆ ತುಂಬಾ ಜನರು ಇವೆ.

ಇದು ಒಂದು ಚಿಕ್ಕ ಗುಡ್ಡನ ಮೇಲೆ ಇದೆ.

ಹಾಗೂ ಇಲ್ಲಿ ಶಣ್ಣು ಮತ್ತು ದೊಡ್ಡ ಕಿಟಕಿ ಕೂಡ ಕಾಣುತ್ತಾ ಇವೆ.

ಮತ್ತು ಒಂದು ಬಕೀಟು ಸಿಡಿ ಕೂಡ ಕಾಣುತ್ತಾ ಇವೆ.

ಈ ಚಿತ್ರದಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ.

ಮತ್ತು ಟೇಬಲ್ ಕುರ್ಚಿ ಮತ್ತು ಬೇರೆ ಬೇರೆ ವಸ್ತುಗಳು ಕೂಡ ಕಾಣುತ್ತ ಇವೆ.

ಮತ್ತು ಇಲ್ಲಿ ಬಹಳಷ್ಟು ಕುರ್ಚಿಗಳು ಕೂಡ ಇವೆ.

ಆ ಬಸ್ಸಿನಲ್ಲಿ ಬಹಳಷ್ಟು ಜನರು ಕುಂತ್ತಿದ್ದೆ--

ಹ ಹಾಸ್ಪಿಟಲ್ ಸುತ್ತ ಮುತ್ತ ದೊಡ್ಡ ಬಿಲ್ಡಿಂಗ್ ಗಳು ಮತ್ತು ಅಂಗಡಿಗಳು ಕೂಡ ಇವೆ.

ಈ ಚಿತ್ರದಲ್ಲಿ ಒಂದು ಜಾಗಾ ಇದೆ ಆ ಜಾಗಾನಲ್ಲಿ ಒಂದು ಚಕ್ರಾ ಇದೆ.

ಆ ಜಾಗಕ್ಕೆ ಬೌಂಡ್ರೀ ಕೂಡ ಇದೆ.

ಈ ಚಿತ್ರದಲ್ಲಿ ಒಂದು ಶಾಲೆ ಇದೆ ಆ ಶಾಲೆಯಲ್ಲಿ ಬಹಳಷ್ಟು ಸಣ್ಣ ಮಕ್ಕಳು ಮತ್ತು ದೊಡ್ಡರು ಬಂದಿದೆ.

ಬಹಳಷ್ಟು ನೀರ್ಗಳು ಇವೆ ಮತ್ತು ಅಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ.

ಮತ್ತು ಸೈಕಲ್ ಮತ್ತು ಬೈಕ್ ಗಳು ಕೂಡ ಕಾಣುತ್ತ ಇವೆ.

ಅಂಗಡಿಯ ಮೇಲೆ ಮೂರ್ ಪೋಸ್ಟರ್ ಗಳು ಹಚ್ಚಿದಾರೆ.

ಆ ಬೋರ್ಡ್ ಮೇಲೆ ಸರ್ಕಾರಿ ಕಲೆಕ್ಟರ್ ಬೀದರ್ ಅಂತ ಬರೆದಿದ್ದಾರೆ.